ಒಂದು ಬೆಟ್ಟ ಇದೆ ಬೆಟ್ಟದ ಮದ್ಯದಲ್ಲಿ ನೀರು ಹರಿತಿದೆ ಇಲ್ಲಿ ಮೋಡ ಎಲ್ಲ ಕೆಳಗ್ ಬಂದಿದೆ ಮತ್ತು ಗಿಡ ಮರಗಲ್ಲೇಲ ಇದೆ ಬಂದೆ ಮೇಲ್ಗಡೆ ಇದೆ --

ಜನಗಲ್ಲೆಲ್ಲ ಬರ್ತಾರೆ ಈ ತರಾ ಎಕ್ಸಿಬಿಷನ್ ಗಳು ನೋಡ್ತಾರೆ ಹೋಗ್ತಾರೆ. ಮತ್ತು ಇಲ್ಲಿ ಗಿಡ ಮರಗಳನ್ನು ಬೆಳೆಸಿದ್ದಾರೆ ತುಂಬಾ ಚೆನ್ನಾ --

ಇಲ್ಲಿ ಒಂದು ಕರಾಟೆ ಕ್ಲಾಸ್ ಇದೆ .ಮುಂದುಗಡೆ ಒಂದು ಸೀಟ್ ಹಾಕಿದ್ದಾರೆ ಕೂರೋಕೆ ಎಲ್ಲ ಹಿಂದ್ಗಡೆ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ .